ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಆಟ ಆಡುವ ಜಾಗ ಎಂದು ಹೇಳಬಹುದು ಇಲ್ಲಿ ನಿರಲ್ಲಿ ಆಟ ಆಡಲು ತುಂಬಾ ಚೆನ್ನಾಗಿರುತ್ತದೆ ಇದನ್ನು ವಂಡರ್ಲಾ ಎಂದು ಹೆಳಬಹುದು .

ಇಲ್ಲಿ ಜಾರಬಂಡಿಯಲ್ಲಿ ಜಾರಿಕೊಂಡು ನೀರಿನೊಳ್ಗೆ ಬಿದ್ದರೆ ಆತ ಆಡಲು ತುಂಬಾ ಚೆನ್ನಾಗಿರುತ್ತೆ ಇದು ಹಸಿರು ಬಣ್ಣ ಹಳದಿ ಬಣ್ಣ ಕೆಂಪು ಬಣ್ಣ ನೀಲಿ ಬಣ್ಣದಿಂದ ಕೂಡಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಕಟಿಂಗ್ ಶಾಪ್ ಎಂದು ಹೆಳಬಹುದು ಇಲ್ಲಿ ಒಂದು ಈ ಅಂಗಡಿಯಲ್ಲಿ ಒಳಗಡೆ ಎಸ್ಟೊಂದು ಜನ ಕುತಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ಆಚೆ ಕಡೆ ನಿಂತಿದ್ದಾನೆ .

ಇಲ್ಲಿ ಬಿ.ಆರ್.ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಹೇಳಬಹುದು ಮತ್ತು ಇದು ಬಿ.ಆರ್. ಬಿ.ಆರ್. ಅಂಬೇಡ್ಕರ್ ಅವರ ಸಂಸ್ಥೆ ಎಂದು ಕೂಡ ಹೇಳಬಹುದು ಇಲ್ಲಿ ಎಲ್ಲರೂ ಪುರುಷರು ಕೇಳುತ್ತಿದ್ದಾರೆ ಮೀಟಿಂಗ್ ಮಾಡು __

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಕೆ.ಎಸ್.ಆರ್.ಟಿ.ಸಿ ಬಸ್ಸ ಎಂದು ಹೇಳಬಹುದು ಇದು ಐರಾವತ ಬಸ್ಸು ಇದರಲ್ಲಿ ಮಲಗಿಕೊಂಡು ಕೂಡ ಹೋಗಬಹುದು.

ಇದರಲ್ಲಿ ಕರ್ಟನ್ ಫೆಸಿಲಿಟಿ ಇರುತ್ತದೆ ಹಾಗು ಎಲ್ಲ ಒಳ್ಳೆಯ ಸೌಲಭ್ಯಗಳು ಈ ಬಸ್ಸಿನಲ್ಲಿ ಸಿಗುತ್ತದೆ ಮತ್ತು ಈ ಬಸ್ಸು ಒಂದು ದಿನಕ್ಕೆ ಪ್ರಯಾಣ ಮಾಡುತ್ತದೆ ದೂರದ ಊರಿಗೆ ಕರೆದುಕೊಂಡು ಹೋಗುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ದಾರಿಯಿಂದ ರಸ್ತೆಯಿಂದ ಈ ಚಿತ್ರವನ್ನು ತೆಗದಿದ್ದಾರೆ ಇಲ್ಲಿ ಐದು ವ್ಯಕ್ತಿಗಳು ನೆಯೇಟ್ ಆಗಿ ಕಾಣಿಸುತ್ತಿದ್ದಾರೆ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಬಸ್ಸಿನ ಚಿತ್ರ ಈ ಬಸ್ಸು ಶಿವ ಎಂಬುವ ಹೆಸರಿನಲ್ಲಿ ಇದೆ ಈ ಬಸ್ಸ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕರೆದುಕೊಂಡು ಹೋಗುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ರಸ್ತೆಯ ಬದಿಯ ಚಿತ್ರ ಎಂದು ಹೇಳಬಹುದು ಇಲ್ಲಿ ಹಲವಾರು ಜನಗಳು ನಿಂತಿದ್ದಾರೆ ಮತ್ತು ಪೋಲೀಸುಗಳು ಕೂಡಾ ಇಲ್ಲಿ ಇದ್ದಾರೆ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಮೂರೂ ಗೊಂಬೆಗಳ ಚಿತ್ರ ಇದು ದೆವರ ಚಿತ್ರ ಎಂದು ಹೆಳಬಹುದು ಇದು ಚಿತ್ರಗಿಂತ ಇದನ್ನು ಮೂರ್ತಿ ಎಂದು ಹೆಳಬಹುದು .

ದೇವರ ಮೇಲೆ ಶಿಲುಬೆಯನ್ನು ಹೊರಿಸಿದ್ದಾರೆ ಅದು ತುಂಬಾ ಭಾರವಾಗಿದೆ ಮತ್ತು ಇಬ್ಬರು ಸೈನಿಕರು ಅವರನ್ನು ಕಟ್ಟಿ ಕಟ್ಟು ಹಾಕಿ ಹಿಡಿದಿದ್ದಾರೆ ಅವರು ರಕ್ತವನ್ನು ಸುರಿಸುತ್ತಿದ್ದಾರೆ ಮುಳ್ಳಿನ ಕಿರೀಟವನ್ನು ಹಾಕಿದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಯಾವುದೊ ಒಂದು ಸಮಾರೋಬ ಇಲ್ಲಿ ನಡಿಯುತ್ತಿದೆ ಇಲ್ಲಿ ಹಲವಾರು ಜನರು ದೂರದ ಊರಿನಿಂದ ಬಂದಿದ್ದಾರೆ .

ಹೆಸರನ್ನು ಇಟ್ಟಿದ್ದಾರೆ ಇಲ್ಲಿ ಕಬ್ಬಿಣದಿಂದ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಮತ್ತು ಹಲವಾರು ಚಿತ್ರಗಳನ್ನು ಬಿಡಿಸಿದ್ದಾರೆ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಅವರು ಸುತ್ತಲೂ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಎನೆಂದರೆ ಒಂದು ಕ್ರಿಸಮಸ್‌ ತಾತಾ ಎಂದು ಹೆಳಬಹುದು .

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಕಂಬ ಎಂದು ಹೇಳಬಹುದು ಈ ಕಂಬದ ಮೇಲೆ ಒಂದು ಶಿಲುಬೆಯ ಗುರುತನ್ನು ಹಾಕಿದ್ದಾರೆ ಇದು ಒಂದು ಆಹ್ಹ್ ಶಾಂತಿಯನ್ನು ಸೂಚಿಸುವ ಸಂದೇಶ ಎಂದು ಕೂಡ ಹೇಳಬಹುದು.

ಇದು ಒಂದು ನಜರೇತಿನ ಜಾಗ ಎಂದು ಹೇಳಬಹುದು ಇಲ್ಲಿ ಅನೇಕ ದೇವರುಗಳನ್ನು ಇಟ್ಟಿದ್ದಾರೆ ಇದು ಒಂದು ಹುಟ್ಟಿದ್ ಹಬ್ಬ ಆಚರಣೆ ಎಂದು ಹೇಳಬಹುದು .